ಅದರ ಮುಂದಾಗದೆ ಪೈಪ್ ಇಕ್ಕಿದರೆ ಎರಡು ರೆಡ್ ಗೇರ್ ಇಕ್ಕಿದರೇ ಗಡಿ ಇಕ್ಕಿದಾರೆ

ಮತ್ತೆ ಆ ರೋಡು ಫುಲ್ ಹಸಿರಾಗಿದೆ ಮತ್ತೆ ಮರಗಳು ಫುಲ್ಲು ಎಲೆಗಳ್ ಇಲ್ದಿರಾ ಚಿಗ್ರೋಗಿದೆ .

ಮತ್ತೆ ಬ್ಲ್ಯೂ ಅಲ್ಲಿ ಆಗಿರಬಹುದು ಆರೆಂಜ್ ರೆಡ್ ಗ್ರೀನ್ ಎಲ್ಲ ತರ ಕಲರ್ಸ್ ಅಲ್ಲಿ ಬಟ್ಟೆಗಳು ಇದವೆ ಈ ಚಿತ್ರದಲ್ಲಿ.

ಮತ್ತೆ ಸಿಸ್ಟಂ ಕಂಪ್ಯೂಟರ್ ಸಿಸ್ಟಂ ಕೂಡ ಇದೆ ಮತ್ತೆ ಛೈರ್ಸ್ ಇದೆ ಬ್ಲ್ಯೂ ಕಲರ್ ಅಲ್ಲಿ ನಾವು ನೋಡಬಹುದು ಸಾಕಷ್ಟು ಜನ ಕೂತ್ಕೊಂಡು ತಮ್ಮ ವರ್ಕ್ ನಲ್ಲಿ ಬೂಸಿ ಆಗಿದ್ದಾರೆ.

ಈ ಛತ್ರದಲ್ಲಿ ತರ ತರಹದ ಸ್ವೀಟ್ ಅನ್ನು ಇಕ್ಕಿದ್ದಾರೆ ಕಾಜು ಬರ್ಫಿ ಆಗಿರಬಹುದು ಬಾದುಷಾ ಆಗಿರಬಹುದು ಲಾಡು ಆಗಿರಬಹುದು ನಾವು ನೋಡಬಹುದು ಸಿಹಿ ಇದೆ

ಇದು ಜೆಂಟ್ಸ್ನ ಬಟ್ಟೆ ಅಂತಾನೆ ಹೇಳಬಹುದು. ನಾವು ನೋಡಬಹುದು ಇದರಲ್ಲಿ ತರ ತರಹದ ಬಣ್ಣದ ಬಟ್ಟೆಗಳಿದೆ. ವೈಟ್ ಆಗಿರ್ಬಹುದು ಬ್ಲೂ ಆಗಿರ್ಬಹುದು ಪರ್ಪಲ್ ಆಗಿರಬಹುದು ಬ್ಲಾಕ್ ಆಗಿರಬಹುದು ಎಲ್ಲ ತರದ ಬಟ್ಟೆಗಳು ಕೂಡ ಇದಾವೆ ಇದ್ರಲ್ಲಿ.

ಮತ್ತ್ ಅದರ ಮೇಲೆ ಒಂದು ಎ_ಸಿ ಸಹ ಇಟ್ಟಿದ್ದಾರೆ ಮತ್ತೆ ಲೈಟ್ಸ್ ಕೂಡ ಇಟ್ಟಿದ್ದಾರೆ.

ಮತ್ತೆ ಒಂದು ಬೋರ್ಡಿನಲ್ಲಿ ಹಿಂದಿ ಅಕ್ಷರದಲ್ಲಿ ಒಂದು ಬೋರ್ಡ ಕೂಡ ಹಾಕಿದ್ದಾರೆ. ಅದ್ರ ಮುಂದೆ ಮನೆ ಅದ್ರ ಮುಂದೆ ಬಟ್ಟೆ ಕೂಡ ಹಾಕಿದ್ದಾರೆ.